ಮತ್ತೆ ಇಲ್ಲಿ ಒಂದು ಆಹ್ ಫ್ಲೈಓವರ್ ಕೆಳಗಡೆ ಕೂಡ ಸ್ವಲ್ಪ ಅಂಗಡಿಗಳು ಸಹ ಕಾಣಬಹುದು --

ಚಿತ್ರದಲ್ಲಿ ನಾವು ಸಾರಿಗೆ ಬಸ್ ಅನ್ನು ಕಾಣಬಹುದು. ಇಲ್ಲಿ ನಾವು ಬೋರ್ಡ್ ಅನ್ನು ಸಹ ನೋಡಬಹುದು. ಬೆಳಗಾವಿ ಟು ಸಿರ್ಸಿ ಈ ಒಂದು ಬಸ್ ಪ್ರಯಾಣ ಮಾಡಲು ಸಿದ್ಧತವಾಗಿ ಬಸ್ ಸ್ಟಾಂಡ್ ಅಲ್ಲಿ ನಿಂತಿದೆ

ಇಲ್ಲಿ ನಾವು ಒಂದು ಯೂನಿಯನ್ ಬ್ಯಾಂಕ್ ಅನ್ನ ಕಾಣಬಹುದು ಯೂನಿಯನ್ ಬ್ಯಾಂಕ್ ಆ ಇಂಡಿಯಾ ಇಲ್ಲಿ ಹಣ ಕಾಸು ಕೊಡಕೆ ಒಬ್ಬ ವಕ್ತಿಯನ್ನ ಕಾಣಬಹುದು.

ಈ ಒಂದು ದೊಡ್ಡದ ಡಾ ಕೆರೆ ಸಮುದ್ರ ರೀತಿಯಲ್ಲೇ ಇದೆ ಅಂತ ನೋಡ ಬಹುದು ಮತ್ತೆ ಇಲ್ಲಿ ವಿಶಾಲ ವಾದ ಬ್ರಿಜ್ ಅನ್ನು ಕಟ್ಟಲಾಗಿದೆ.

ಚಿತ್ರದಲ್ಲಿ ನಾವು ಒಂದು ಡ್ಯಾಮ್ ಅನ್ನು ಕಾಣಬಹುದು ಇದು ಒಂದು ರಾತ್ರಿಯ ಸಮಯ ಸೂರ್ಯ ಮುಳಗೋವಂತಹ ಸಮಯ.

ಈ ಕೆರೆ ಹತ್ತಿರ ಒಂದು ಕಟ್ಟಾಗಿ ಒಂದು ಬ್ರಿಡ್ಜ್ ಕಟ್ಟಲಾಗಿದೆ.

ಚಿತ್ರದಲ್ಲಿ ನಾವು ಒಂದು ಸುಂದರವಾದ ಬೆಳಗಾಂ ಚರ್ಚ್ ಅನ್ನ ನೋಡಬಹುದು.

ಇದು ಒಂದು ತುಂಬಾ ದೊಡ್ಡದಾದ ದೊಡ್ಡ ಗಾತ್ರದ ಹಡಗು ಅಂತ ನಾವು ಹೇಳಬಹುದು. ಇದು ಆ ದೂರದೂರ ಪ್ರಯಾಣ ಮಾಡುವಂತ ಒಂದು ಶಿಫ್ .

ಈ ಚಿತ್ರದಲ್ಲಿ ನಾವು ಒಂದು ದೇವಾಲಯವನ್ನು ಕಾಣಬಹುದು ಈ ದೇವಾಲಯದಲ್ಲಿ ಆಹ್ ಹಳೆಯಕಾಲದ ವಿವಿಧರೀತಿಯ ಸಾಂಸ್ಕ್ರುತಿ --

ಈ ಚಿತ್ರದಲ್ಲಿ ನಾವು ಜಿಲ್ಲಾ ವ್ಯವಸ್ಥಾಪಕರ ಕಛೇರಿಯನ್ನ ಕಾಣಬಹುದು ಇದು ರಾಮನಗರದಲ್ಲಿ ಇರುವಂತ ಕಛೇರಿ.

ಈ ಚಿತ್ರದಲ್ಲಿ ನಾವು ಒಂದು ಆಟೋ ಶೋ ರೂಮ್ ಮತ್ತು ಇಲ್ಲಿ ಇನ್ನು ಟಾಪ್ ಹಕ-ಹಾಕಲಿಲ್ಲದೆನೆ ಇಲ್ಲಿ ನಿಲ್ಲಿಸಿದ್ದಾರೆ.

ಆಹ್ಹ್ ಶಿಪ್ಗಳನ್ನ ಕಾಣಬಹುದು ಮತ್ತೆ ಇಲ್ಲಿ ಒಂದು ಶಿಪ್ಪಲ್ಲಿ ಪ್ರಯಾಣಮಾಡುವಂತಹ ಜನರನ್ನು ಸಹ ನಾವು ಕಾಣಬಹುದು.

ಚಿತ್ರದಲ್ಲಿ ನಾವು ಎಸ್ ಬ್ಯಾಂಕನ್ನ ಕಾಣಬಹುದು ಇಲ್ಲಿ ಎ_ಟಿ_ಎಂ ಸಹ ಲಭ್ಯವಿದೆ.

ಈ ಚಿತ್ರದಲ್ಲಿ ನಾವು ಒಂದು ಆಹ್ ನದಿಯ ನೀರು ಹರಿದು ಬರುತ್ತಿರುವುದನ್ನು ನೋಡಬಹುದು ಮತ್ತೆ ಆ ಒಂದು ಕೆಳಗಡೆ ನೀರು ಇದೆ ಮತ್ತೆ ಮೇಲ್ಗಡೆ ಒಂದು--

ಸಿಮೆಂಟು ಇಟ್ಟಿಗೆ ಮತ್ತು ಕಬ್ಬಿಣದ ಕಂಬಿ ಚೂರುಗಳನ್ನು ನಾವು ನೋಡಬಹುದು.

ಮತ್ತೆ ಒಂದು ಹಳೆಯ ಕಾಲದ ಒಂದು ಆಚಾರ ವಿಚಾರಗಳಿಂದ ಕೂಡಿದೆ.